ಇಲ್ಲಿ ಯಾರೋ ಇಬ್ರು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡತ್ತಿದ್ದ ಇಬ್ರಲ್ಲಾ ಮೂರ್ ಜನ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ಸತ್ತಿದ್ದ ಯಾರೋ ಬ್ಯಾಟಿಂಗ್ ಮಾಡತ್ತಿದ್ರು ಒಬ್ಬನು ಬಾಲಿಂಗ್ ಥ್ರೋ ಮಾಡತ್ತಿದ್ .]

ಯಾವದೋ ಒಂದು ಗ್ಯಾರೇಜ್ ಶಾಪ್ ಟೈಯರ್ ಅಲೈನ್ಮೆಂಟ್ ಮಾಡತ್ತಾ ಟೈಯರ್ ಚೇಂಜ್ ಮಾಡತ್ತಾ ಅವೆಲ್ಲಾ ಯಾವದೋ ಗ್ಯಾರೇಜ್ ಶಾಪ್ ಅನ್ನಸ್ತು. ಇಲ್ಲಿ ನಮ್ಮ ಕಾರ್ ಎಲ್ಲಾ ಆಕ್ ಚುಲಿ ಒಳ್ಳೆದೇ ಟೈಯರ್ ಅಲೈನ್ ಮೆಂಟ್ ಮಾಡ್ಸೋದು ಒಳ್ಳೆದೇ ಯಾಕಂದ್ರೆ ನಾವೇಲ್ಲಾರು ಲಾಂಗ್ ಡ್ರೈವ್ ಎಲ್ಲಾರು ಹೋಗಕ್ ಇದ್ರೆ.

ಸೋ ಟೈಯರ್ ಅಲೈನ್ ಮೆಂಟ್ ಅವಾಗ್ ಅವಾಗ್ ಮಾಡ್ಸತ್ತರೆ ಅಪ್ಪು ಒಳ್ಳೆ ದತ್ರ ಸರ್ವಿಸ್ ಮಾಡ್ಸದಂಗೆ ಅದು ಟೈಯರ್ ಅಲೈನ್ ಮೆಂಟ್ ಅಂದ್ರೆ.

ಕೊಕ್ಕೋ ಹೋಗಿ ಸ್ವಲ್ಪ ಹೋಗಿ ರೂಲ್ಸ್ ಗೊತ್ತಾಗಿ ಬಿಟ್ಟ್ರೆ ಬಟ್ ನಮ್ಮಗೆ ಕೋಕೋ ಬಗ್ಗೆ ಅಷ್ಟ್ ನೊಲೆಡ್ಜ್ ಇಲ್ಲಾ ಬಟ್ ಕೋಕೋನು ಅಷ್ಟು ಜಾಸ್ತಿನು ಆಡ್ಲಿನು ಸ್ವಲ್ಪ ಆಟ ಆಡದ್ವಿ.

ಇದು ವಿಜ್ಞಾನ್ ಬುಕ್ ಸೆಂಟರ್ ಆಗಿರ್ಬೇಕು ಶಿಮೊಗ್ಗದಲಿ ನಾನು ಎಲ್ಲು ಕೇಳಿಲ್ಲಾ ವಿಜ್ಞಾನ್ ಬುಕ್ ಸೆಂಟರ್ ಅಂತ ಹೇಳಿ.

ಒಂತರ ಚನ್ನಾಗಿರ್ತು ಹಳ್ಳಿ ಜನ್ರ ಜೊತೆ ಬೆರೆತು ಒಂತರ ಫಕ್ಷನ್ ಚನ್ನಾಗಿತ್ತು ಸಕತ್ತಾಗಿ ಮಾಡತ್ತಾ ಹಳ್ಳಿ ಜನ್ರು.